ಡಬಡಾಬಿ ಫಾಲ್ಸ್ ಅಂತ ಈ ಕಡೆ ಮತ್ತ್ ಬ್ಯಾರೆ ಬ್ಯಾರೆ ಕಡೆಗ್ ಹೋಗಿದ್ದಿವಿ ರೀ ನಮ್ಮ್ ದೋಸ್ತಿರ್ ಕಾರ್ ಕುಂತ್ರ ಬರೆ ಎಣ್ಣೆ ತೆಗಿತಾರ್ ರೀ ಸಿಗರೆಟ ತೆಗಿತಾರ ರೀ --